ಕೆ. ಎಸ್ ಹೆಗಡೆ ನಿಟ್ಟೆ ಅವರ ಹಾಸ್ಪಿಟಲ್ ಕೆ. ಎಸ್ ಹೆಗಡೆ ಅವರ ಹಾಸ್ಪಿಟಲ್ ಇದೆ. ಇದ್ದು ಇಲ್ಲಿ ಅಹ್ ಎಲ್ಲಾ ತರಹದ ಚಿಕಿತ್ಸೆಗಳು ಇಲ್ಲಿ ನಾವು ಪಡೆಯಬಹುದು --

ಇಲ್ಲಿ ಸರ್ಕಲ್ ಅಲ್ಲಿ ಸರ್ಕಲ್ ನಲ್ಲಿ ಸರ್ಕಲಲ್ಲಿ ಈ ಗಾಡಿಗಳು ಸರ್ಕಲ್ ಅಂತ ಹೇಳುತ್ತಾರೆ. ಇದರಲ್ಲಿ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಗಡಿಯಾ --

ಸೀಕ್ರೆಡ್ ಹಾರ್ಟ್ ಚರ್ಚ್ ಮದ್ ಮದಂತವರ್ ಇರುವಂತಹ ಒಂದು ಚರ್ಚಿನ ಮುಖ್ಯದ್ವಾರವಾಗಿ --

ಚರ್ಚಿನ ಇದು ಒಂದು ಚರ್ಚಿನ ಒಂದು ಗಂಟೆ ಬಾರಿಸುವ ಸ್ತಂಭವಾಗಿದೆ .

ಇದು ನಾನೇ ಬೆಳಕು ನಾನೇ ಮಾರ್ಗ ನಾನೇ ಸತ್ತ ಎಂದ ಯೇಸು --

ಇಲ್ಲಿ ರೈಲುಗಳು ಬರುತ್ತವೆ ರೈಲುಗಳು ಇಲ್ಲಿಂದ ಹೊರಡುತ್ತವೆ ಬರುತ್ತವೆ ಹೋಗುತ್ತಾ ಇರುತ್ತವೆ ನಾವು ಇಲ್ಲಿಂದ ಕಾಣಬಹುದಾಗಿದೆ. ರೈಲುಗಳು ಜರ್ನಿ ಯನ್ನು ಮಾಡಲು ಇಲ್ಲಿ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಮಂಗಳೂರು ಅಂತಸ ಹೇಳ್ತಾರೆ.

ಇದು ಒಂದು ಕ್ರಿಶ್ಚಿಯನ್‌ರವರ ಚರ್ಚ್‌ನ ಮಂದಿರ ನಮ್ಮಲ್ಲಿ ಒಂದು ಹುಡುಗಿನ ಹ್ಯಾಡ್‌ ಮಾಡಿ ಹಂಗೆ ಅಂತಾ ಒಂದು ಮೇಸೇಜ್‌ ಬರುತ್ತೆ ಇದು ಚರ್ಚ್‌ ಮಂದಿರವಾಗಿರುತ್ತೆ.

ಇದು ಚರ್ಚ್‌ ನಲ್ಲಿ ನಾವು ಕ್ರಿಶ್ಚಿಯನ್‌ ರವರು ಹೋಗಿ ಪ್ರಾರ್ಥನೆ ಮಾಡಿ ಬೈಬಲ್‌ ನ್ನು ಪಠಿಸಿ ಜಪವನ್ನು ಮಾಡಿ ಬರುತ್ತಾರೆ.

ಇದು ಒಂದು ಚರ್ಚ್‌ನ ಮುಂಭಾಗವಾಗಿದೆ ಇದು ಚುರ್ಚಿನಿಂದ ಒಂದು ತೆಗೆದಂತಹ ಪೋಟೋಸ್ ಆಗಿದೆ ನಾನೂ ಇದನ್ನ ನೋಡಿ ಚರ್ಚ್‌ನ ನೋಡಿಲ್ಲ --

ನಿಮಗೆ ನಮಗೆ ತಿಳಿದಿರುವ ಪ್ರಕಾರ ಇದು ಒಂದು ಕನ್ಸಟ್ರಕ್ಷನ್‌ ‌ ಸೈಟ್ ಆಗಿದೆ ಇಲ್ಲಿ ಒಂದು ಬಿಲ್ಡಿಂಗ್‌ ಗಳನ್ನು ಕಟ್ಟುತ್ತಿದ್ದಾರೆ --

ಇಲ್ಲಿ ಕ್ರಿಶ್ಚಿಯನರವರು ಬಂದು ಭಾನುವಾರ ಭಾನುವಾರ ವೈನ್‌ ಕುಡಿದು ಚರ್ಚ್‌ನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಬೈಬಲ್‌ ಅನ್ನು ಓದಿ ಮನೆಗೆ ಹೋಗುತ್ತಾರೆ.